ಆಲಸಿ ಆಗುತಿದ್ದಾರೆ ಆಲಸಿ ಆಗಿದ್ದರಿಂದ ಹಲವಾರು ಹೋಟೆಲ್ ಗಳು ರೆಸಿಡೆನ್ಸಿ ಗಳು ಮತ್ತು ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟೆಲ್ ಗಳು ಬೆಳೆಯುತ್ತಿವೆ.

ಇದು ಇರುವುದರಿಂದ ಅವ್ರಿಗೆ ಬಹಳ ಉಪಯೋಗ ಆಗ್ತದ ಮತ್ತು ಕೆಲವೊಂದು ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳು ನಡೆಬಹುದು.

ಬಹಳಸ್ಟು ಸಮಸ್ಯೆಗಳು ಈಡೇರಿಕೆ ಆಗಿದೆ. ಅವುಗಳ ಇರುವುದರಿಂದ ಮನುಷ್ಯ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡು ಕೊಳ್ಳುತಾನೆ.

ಕೈಗಾರಿಕೆಗಳಿಂದ ಜನರಿಗ ಬಹಳಸ್ಟ ಲಾಭ ಆಗುತ್ತದ. ಯಾಕಂದ್ರ ಅದ್ ಕೈಗಾರಿಕೆ ಇರುವುದರಿಂದ ನಮಗೆ ಉದ್ಯೋಗ ದೊರಿತದ ಮತ್ತು ಬಾ ಅವುಗಳು--

ನಮ್ಮ ಪ್ರಾಣಿ ಸಂಗ್ರಾಲಯದಲ್ಲಿ ಕಾಣುವ ಪಕ್ಷಿಗಳ ಆಗಿರಬಹುದು ಪ್ರಾಣಿಗಳಾಗಿರಬಹುದು ಅವುಗಳನ್ನು ನೋಡಿ ಸಂತೋಸ ಪಡಬೇಕು ಮತ್ತು--

ನಾಲ್ಕು ಚಕ್ರದ ವಾಹನ ಮತ್ತು ಅಂಗ ವಿಕಲರಿಗೆ ತ್ರಿ ಚಕ್ರ ವಾಹನ ವಿತರಿಸಿ.

ನಮ್ಮ ವಿಜಯಪುರ ಜಿಲ್ಲಾ ಪಂಚಾಯತ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಕೆಲಸಗಳಾಗಿವೆ ಇನ್ನಷ್ಟು ಯೋಜನೆಗಳು ಮತ್ತು --

ಅವುಗಳನ್ನು ನೋಡಲು ಅನುಕೂಲ ಮಾಡ್ ಮಾಡಿರುತ್ತಾರ. ಅವುಗಳನ್ನು ನಾವು ನೋಡಿ ಸಂತೋಷ ಪಡಬೇಕು ಮತ್ತು ಭಕ್ತಿ ಇಂದ ಪೂಜಿಸಬೇಕು.